ಈ ಚಿತ್ರದಲ್ಲಿ ನನಗೆ ಕಂಡಿರುವ ವಿಷಯವೇನೆಂದರೆ ಇದರಲ್ಲಿ ಸ್ವಲ್ಪ ಜನ ಮೋಜು ಮಸ್ತಿ ಮಾಡಲು ನದಿಗೆ ಈಜಾಡಲು ಬಂದಿದ್ದಾರೆ ಅದರಲ್ಲಿ ಮೂರು ಗುಂಪುಗಳಾಗಿ ನಿಂತುಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ನನಗೆ ಕಾಣತ್ತಿರುವುದು ಏನೆಂದರೆ ಮೂರು ಜನ ಹೆಣ್ಣು ಮಕ್ಕಳು ಕುಣಿಯುವ ಕುಣಿಯುತ್ತಿದ್ದಾರೆ ಮತ್ತು ಅವರು ಏರಿಕೆ ಕ್ರಮದಲ್ಲಿ ನಿಂತುಕೊಂಡು ಕುಣಿಯುತ್ತಿದ್ದಾರೆ .

ಈ ಒಂದು ವಿಷಯದಲ್ಲಿ ಕಾಣುವ ಸತ್ಯವೆನೆಂದರೆ ಇದು ಒಂದು ತರಕಾರಿ ಮತ್ತು ಹಣ್ಣು ಮಾರುವ ಅಂಗಡಿಯಾಗಿದ್ದು --

ಚಿತ್ರಗಳನ್ನು ಬಿಡಿಸುತ್ತಾ ಎಂಜಾಯ್‌ ಮಾಡುತ್ತಿದ್ದಾರೆ ಹಾಗೂ ಇದನ್ನು ಅವರ ಗುರುಗಳು ಸೆರೆ ಹಿಡಿಯುತ್ತಿದ್ದಾರೆ ಹಿಂದುಗಡೆ ಒಬ್ಬ ವ್ಯಕ್ತಿಯು ಇದನ್ನು ಅಬ್ಸರ್ವ ಮಾಡುತ್ತಿದ್ದಾನೆ ಹಾಗೂ ಒಂದು ಕಂಬವಿದೆ.

ಈ ಚಿತ್ರದಲ್ಲಿ ಕಂಡುಬರುವ ವಿಷಯವೆನೆಂದರೆ ಮುತ್ತೂಟ್‌ ಫೈನಾಸ್ಸ್‌ ನವರು ಹಲವಾರು ಜಾಹಿರಾತುಗಳು ಇರುವ ಬೋರ್ಡ್‌ಗಳನ್ನು ಜಾಹಿರಾತಿಗಾಗಿ ಹಾಕಿದ್ದಾರೆ ಹಾಗೂ ಇದರ ಕೆಳಗಡೆ ಒಂದು ಸ್ಪೋಟ್ಸ್ ಇಕ್ವಿಮೆಂಟ್ಸ್‌ ಅಂಗಡಿ ಇದೆ.

ಯೂನೈಟೆಡ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ಕೂಡ ಇದೆ ಹಾಗೂ ಇದರ ಮೇಲೆ ಲಕ್ಷ್ಮೀ ಹೋಟೆಲ್‌ ಅಂಡ್ ರೆಸ್ಟೋರೆಂಟ್‌ ಅಂತಾ ಒಂದು ಹೋಟೆಲ್‌ ಇದೆ.